ನದಿಗಳಲ್ಲಿ ನಾವು ಹರಾಮಾಗಿ ನದಿಗೆ ಹೋಗುವುದರ ಮೂಲಕ ಅಲ್ಲಿ ಸ್ವಿಮ್ಮಿಂಗ್ ಮಾಡಿ ಹರಾಮಾಗಿ ಎಂಜಾಯ್ ಮಾಡಬೋದು. ಅದೇ ರೀತಿಯಾಗಿ ಅಲ್ಲಿ ಫಿಶಿಂಗ್ ಕೂಡ ಮಾಡಬೋದು.

ಅದು ಇಂದಿನ ಕಾಲದಲ್ಲಿ ಓಲಾ ಉಬರ್ ಅಂತ ಎಲ್ಲಾ ಚನಾಗಿ ಬಂದಿದಾವೆ ನಾವ್ ಇರೋ ಪ್ಲೇಸಿಗೆ ಲೊಕೇಶನ್ ಇದ್ ಮಾಡ್ಬಿಟ್ರೇ ಅಲ್ಲಿಗೆ ಬಂದು ಕರ್ಕೊಂಡ್ ಹೋಗ್ತಾರೆ .